ಎಷ್ಟೇ ಮುಳ್ಳ ಚುಚ್ಚುದ್ರುವ ಈ ಟೈರ್ ಪಂಚರ್ ಆಗಲ್ಲಾಅದು ಅಂತೂ ಗ್ಯಾರಂಟಿ .

ಇಲ್ಲಿ ನೋಡಿ ಯಾವದೋ ಕೆಟ್ಟೋಗಿ ನಿಂತಿದೆ ಎರಡ್ ಬಸ್ಸು .--

ಓಮ್ ಮದುವಕ್ ಕಾರ್ ಡೆಕೋರೇಷನ್ ಮಾಡಾರ್ ಗಂಡು ಹೆಣ್ಣು ಹೊಯೈತ್ತರ್ ಅಲ್ಲಾ ಮನಕ್ ಅದು ಏನೋ--

ಈ ತರ ನಾನ್ ಡೆಕೋರಟ್ ಸ್ವಪ್ ಡಿಸೈನಿಂಗ್ ಇನ್ನು ಮಾಡಬಹುದಾಗಿತ್ತು ನೀಟ್ ಆಗ್ ಪ್ಲಾನ್ ಗೊತ್ತಿಲ್ಲವೇನೋ ಪಾಪ ಅವ್ರಗ್ ನಾನ್ ಹೇಳ್ಕೊಡತ್ತೀನಿ ಬಿಡಿ ನೆಕ್ಸ್ಟ್ .--

ಹೊಗೇನಕಲ್ ಫಾಲ್ಸ್ ಮಾದೇಶವ್ರ ಬೆಟ್ಟದಿಂದ ಆಹ್ ಒಂದ್ ಹತ್ತ ಕಿಲೋಮೀಟರ್ ಅನ್ನ್ಸುತ್ತಾ ಫಸ್ಟ್ ಅಲ್ಲೋದ್ರೆ ಇಲ್ಲಿ ಟೆಂಪಲ್ ಕರಕೊಂಡ ಹೊಯೈತರ್ ಟೆಂಪಲಿ ಅಲ್ಲಿ ಸುತ್ತಸ್ತರ್ ಫಸ್ಟ್ ಅದೇ ಚಂದ.